ಬಟರ್ ಅಥವಾ ಬೆಣ್ಣೆ ಹಾಲ್ನಲ್ಲಿ ಮಾಡುವ ಪದಾರ್ಥ ಇದು ನಾವು ಫ್ರಯಿಂಗ್ ಅಲ್ದೆ ನಾವು ಸ್ಪ್ರೆಡ್ಡಿಂಗ್ ಟಾಪ್ ಬ್ರೆಡ್ ಸ್ಪ್ರೆಡ್ಡಿಂಗ್ ಗು ಬಳಸ್ಕೊಳ್ಬಹುದು ಇದು ನೋಡಿದ್ರೆ ತುಂಬಾ ಕಾಸ್ಟ್ಲಿ ಮತ್ತೆ ಬಟರ್ ನಮಗೆ ಎರಡು ರೀತಿಯಲ್ಲಿ ಬರುತ್ತೆ ಸಾಲ್ಟ್ ಎಡ್ ಬಟರ್ ಮತ್ತೆ ಅನ್ ಸಾಲ್ಟ್ದ್ ಬಟರ್ ಆಹ್ಹ್ ನಾವ್ ಜಾಸ್ತಿ ಬಳಸೋದು ಸಾಲ್ಟ್ದ್ ಬಟರ್ .

ಬೈಕ್ನಲ್ಲಿ ಸೋಲೋ ಟ್ರಿಪ್ ಹೋಗೋಕ್ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅದು ನಂಗಂತೂ ಬುಲೆಟ್ ಬೈಕ್ ಅಲ್ಲಿ ಸೋಲೋ ಟ್ರಿಪ್ ಹೋಗೋಕ್ ಇಷ್ಟ ಲಡಾಕ್ ಆಕೆ ಸೋಲೋ ಟ್ರಿಪ್ ಹೋಗ್ಬೇಕು.

ಅದೇ ರೀತಿ ಇವಾಗ ಸ್ವಲ್ಪ ಹೈಟೆಕ್ ಕಾರ್ಸ್ ಗಳಿವೆ.

ಎಕ್ಸಿಬಿಷನ್ ಹೋಗೋದೇ ಒಂದ್ ಹುಚ್ಚಾಟ ಇರ್ಬಹುದು ಅಲ್ ನಾವ್ ಹೋದಾಗ ಬೇಕಾದಷ್ಟು ತಿಂಡಿಗಳು ಸಿಗುತ್ತೆ ವಸ್ತುಗಳು ಇರುತ್ತೆ ಬಟ್ಟೆಗಳು ಗೇಮ್ಸ್ಗಳು ಆ ಗೇಮ್ಸ್ಗಳು ಆಟ ಆಡೋದಕ್ಕಂತೂ ಫುಲ್ ಖುಷಿ ಫುಲ್ ಮಜಾ ಬರುತ್ತೆ.

ಅದ್ರಲ್ಲೂ ಇತ್ತೀಚಿಗೆ ಕನ್ನಡ ಫಿಲಂ ಬಹಳ ಬೆಲೆ ಇದೆ.